ಮತ್ತು ಕರೆಂಟ್ ಉತ್ಪಾದನಾ ಕೇಂದ್ರಕ್ಕೆ ಉತ್ತಮವಾದಂತ ಒಂದು ಕಲ್ಲಿದ್ದಲು ಮತ್ತು--

ಯಾವದೊಂದು ಹೊಸತೊಂದು ಕಾಣ್ತಕ್ಕಂತ ಒಂದು ಉದ್ಘಾಟನಾ ಸಮಾರಂಭ ಇರ್ಬೋದು ಅಥವಾ ಬ್ಯಾಂಕ್ ಆಗಿರ್ಬೋದು ಇವತ್ತು ನಾನಾ ರೀತಿಯ ಅಂಗಡಿ ಆಗಿರ್ಬೋದು ನಾನಾ ರೀತಿ ಷೋ ರೂಮ್ ಆಗಿರ್ಬೋದು.

ಆ ಷೋ ರೂಮ್ ಮುಂದುಗಡೆ ನಿಲ್ಲಿಸಿ ಪುಗ್ಗೆಗಳನ್ನು ಕಟ್ಟಿ ಅದನ್ನ ಉದ್ಘಾಟನೆ ಮಾಡ್ತಕ್ಕಂತ ಒಂದು ಸಂದರ್ಭಗಳು ಕಾಣ ತಕ್ಕಂತ ಒಂದು ಷೋ ರೂಮ್ ಅಂತ ಹೇಳಬಹುದಾ ಅಥವಾ ಒಂದು ಯಾವುದಾದರು ಶಾಪ್ ಅಂತೂ ಹೇಳ್ಬಹುದು.

ಮನುಷ್ಯನಿಗೆ ಬೇಕಾದಂತಹ ಒಂದು ವಸ್ತು ಎಂದರೆ ವಾಹನ.

ಆ ವಾಹನಗಳನ್ನ ರಿಪೇರಿ ಮಾಡತಕ್ಕಂತ ಒಂದು ಗ್ಯಾರೇಜು ಅಂತಾನೂ ಹೇಳಬಹುದು ಅಥವಾ ಮಿಶಿನರಿ ರಿಪೇರಿ ಮಾಡತಕ್ಕಂತ ಒಂದು ಸ್ಥಳ ಅಂತ ಕೂಡ ಹೇಳಬಹುದು.

ಮಳೆ ಬಂದಾಗ ತಮ್ಮದೇ ಆದಂತಹ ಒಂದು ಚೌಲ್ಟ್ರಿ ಒಳಗೆ ಪ್ಲಾಸ್ಟಿಕ್ ಗಳು ಕಟ್ಟಿಕೊಂಡು ಅಥವಾ ಇನ್ನಿತರ ಕಟ್ಟಿಕೊಂಡು ತಮ್ಮ ವ್ಯಾಪಾರಕ್ಕಾಗಿ ಸಂತೆಗೆ ಮಳಿಗೆಗಳನ್ನ ಆ ಸುತ್ತ ಮುತ್ತ ಪ್ಲಾಸ್ಟಿಕ್ ಹಾಳೆ ಅಥವಾ ಇನ್ನಿತರ ಕಟ್ಟಿಕೊಂಡು ತಮ್ಮ ನಿಜ ಜೀವನವನ್ನ ತೋರಿಸತಕ್ಕಂತ ಕ್ರಿಯೆ ಆಗಿರುತ್ತದೆ.

ಉಪಹಾರ ಅಂತಂದ್ರೆ ಊಟ ಅಂತಾನೂ ಕರೀಬಹುದು ಅಲ್ಪ ಉಪಹಾರ ಅಥವಾ ನಾಷ್ಟಾ ಅಂತನು ಕರೀಬಹುದು.

ಮತ್ತು ಹಣ್ಣು ಹೂ ಇನ್ನಿತರ ಸಲಕರಣೆಗಳನ್ನ ತೆಗೆದುಕೊಳ್ಳುವಂತ ಒಂದು ಸನ್ನಿವೇಶ.